ಜಾತ್ರೆ ಜಾತ್ರೆಯ ಸಂದರ್ಭಗಳಲ್ಲಿ ಜನರು ಗುಂಪು ಗುಂಪಾಗಿ ನಿಂತಿರುವುದನ್ನು ನಾವು ಕಾಣಬಹುದು ಇಲ್ಲಿ ಡೊಳ್ಳು ಕುಣಿತ ಎಲ್ಲವೂ ತುಂಬಾ ಸುಂದರವಾಗಿ ಇರುತ್ತದೆ ಇದನ್ನು ನೋಡಲು ಜನರು ತಂಡೋಪ ತಂಡವಾಗಿ ಬಂದಿರುತ್ತಾರೆ.

ರೋಗಿಗಳು ವೈದ್ಯರಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದು ಔಷಧಿಯನ್ನು ಪಡೆಯುತ್ತಾರೆ.

ಇಲ್ಲಿ ಮದುವೆ ಅಥವಾ ಸಮಾರಂಭದ ಸ್ಟೇಜನ್ನು ಹೂವಿನ ಅಲಂಕಾರ ಗಳಿಂದ--